ಇದ್ರಲ್ಲಿ ಬಂದು ಥ್ರೀ ಫ್ಲೋರಸ್ ದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಹಾಗೆ ಮುಂದೆ ಗಡೆ ತುಂಬಾ ಜನ ಕುತ್ಕೊಂ ನಿಂತ್ಕೊಂ--

ಗಿನ್ ಒಳಗಡೆ ತುಂಬಾ ಜನ ಕೂಡ ಇದ್ದಾರೆ. ಅಲ್ ಒಂದು ಸ್ಕೂಟಿ ಕೂಡ ನಿಂತಿದೆ ಒಳಗಡೆ ಒಂದು ದೊಡ್ಡ್ ಬಿಲ್ಡಿಂಗ್ ಕೂಡ ಇದೆ.

ಇದು ಬಂದು ಒಂದು ಏರಿಯಾ ದಲ್ಲಿ ಒಂದು ಮನೆ ಕಟ್ಟೋದಿಕ್ಕೆ ಅಸ್ಟಿಮಿಷನ್ ಹಾಕ್ತಿದಾರೆ ಅಲ್ಲಿ ಬಂದು ಎರಡ್ ಲಾರಿ ಇದೆ ತುಂಬಾ ಜನ ನಿಂತ್ಕೊಂಡಿದರೆ ಹಾಗೆ ಅಲ್ಲಿ ಇಟ್ಟಿಗೆ ಮರಳಿನ ರಾಶಿ ಕೂಡ ಇದೆ ಧೆನ್ ಆಲ್ ಒಂದು ದೊಡ್ಡ ಮರ ಕೂಡ ಕಾಣಿಸ್ತಿದೆ .

ಇದ್ರಲ್ ಬಂದು ಒಂದು ಬ್ರಿಡ್ಜ್ ಇದೆ ಅದ್ರ ಕೆಳಗಡೆ ನೀರ್ ಇದೆ ಹಾಗೆ ಅಲ್ಲಿ ಚಿಕ್ ಚಿಕ್ದಾಗಿರೋ ಗಿಡ ಕೂಡ ಬೆಳ್ದಿದೆ. ಮತ್ತೆ ಅಲ್ ಒಂದು ಬ್ಲೂ ಕಲರ್ ಬಿಲ್ಡಿಂಗ್ ಕೂಡ ಕಾಣಿಸ್ತಿದೆ. ಇನ್ ದೂರದಲ್ಲಿ ಬಂದು ಒಂದು ಬೆಟ್ಟ ಥರ ಕೂಡ ಕಾಣಸ್ತಿದೆ.

ಇದು ಬಂದು ಒಂದ್ ಮನೆನ ಕಟ್ಟತಿದಾರೆ ಅದು ಕನ್ಸ್ಟ್ರಕ್ಷನ್ ಬಂದು ಅರ್ಧದಲ್ಲಿ ನಿಂತಿದೆ ಹಾಗೆ ಅಲ್ಲಿ ಒಬ್ಬರು ಇಟಿಕೆ ನ ತಲೆ ಮೇಲೆ ಹೊತ್ಕೊಂಡು ಬರತ್ತಿದ್ದಾರೆ ತುಂಬಾ ಇಟಿಕೆಗಳಿವೆ ಇದೆ ಇನ್ ಎಡರು ಪಕ್ಕ ಒಂದು ಡೋಹದು ಬಿಲ್ಡಿಂಗ್ ಇದೆ ಅಲ್ಲ ಒಂದು ಮರ ಕೂಡ ಇದೆ.

ಇದ್ರಲ್ಲಿ ಬಂದು ಒಂದು ಜೆ.ಸಿ.ಬಿ. ಇದೆ. ಅದು ಒಂದು ಕೆಲಸ ಮಾಡ್ತಿದೆ ಹಾಗೆ ಅದ್ರ ಆಹ್ ರೈಟ್ ಸೈಡ್ ಲೆಫ್ಟ್ ಸೈಡಗೆ ಒಂದು ತೆಂಗಿನ ತೋಟ ಇದೆ.

ಇಲಿ ಒಂದು ಬ್ರಿಜ್ ಇದೆ. ಹಾಗಾದ್ರೆ ಕೆಳಗಡೆ ತುಂಬಾ ನೀರ್ ಕೂಡ ನಿಂತಿದೆ. ಇಕಡೆ ಬಂದರೆ ಸ್ವಲ್ಪ ಸಿಮೆಂಟ್ ಇಟಿಕೆಗಳನ ಜೋಡಿಸಿದರೆ ಹಾಗೆ ಅಲಿ ಚಿಕ್ಕ ಚಿಕ್ಕ ಹುಲ್ಲು ಕೂಡ ಬೆಳ್ಕೊಂಡಿದೆ. ಸ್ವಲ್ಪ ಮಂನ್ ಮಣ್ಣ್ ಕೂಡ-ಕೂಡ ಇದೆ

ಇದರಲ್ಲಿ ಬಂದು ಹೊರಗಡೆ ನಾಲ್ಕ್ ಕಾರ್ ಇದೆ ಒಳಗಡೆ ಎರಡು ಓಮಿನಿ ಇದೆ. ಅಲ್ಲಿ ಒಂದು ಮಿನಿ ಸೀಟನ ಬಿಚ್ಚಿ ಇಟ್ಟಿದ್ದರೆ ಇಲ್ಲೊಬ್ಬರು ಪರ್ಸನ್ ಕೂಡ ಕೂತಿದ್ದಾರೆ ಹೊರಗಡೆ ಇಬ್ಬರು ಬೈಕ್ ಅಲ್ಲಿ ಕೂಡ ಬರ್ತಿದ್ದಾರೆ ಅಲ್ಲಿ ವೀಲ್ ಕೂಡ ಇದೆ.